ಇಲ್ಲಿ ಇನ ಇ ಒಂದು ಟ್ರಾಲಿಗೆ ಯಾವದೇ ರೀತಿಯ ಟಯರ್ ಅಥವಾ ಗಾಲಿಯನ್ನ ಹಾಕಿಲ್ಲ.

ಇದು ಒಂದು ಔರಂಗಬಾದ್ ನಲ್ಲಿರುವಂತ ಪ್ಲೇಸ್ ಆ--

ಇದು ಒಂದು ಡಾಬಾದ ದೃಶ್ಯ ಎಂದು ಕಾಣ್ತಾ ಇದೆ.

ಒಳಗಡೆ ಒಂದು ನಾಲ್ಕು ಬೈಕ್ ನಿಂತಿದ್ದಾವೆ.

ಆ ಈ ಕಾರ್ ನ ಹಿಂ ಪಕ್ಕದಲ್ಲಿಯೇ ಒಂದಿಷ್ಟು ಡ್ರಮ್ ಗಳು ತಗಡು ಟೈಯರ್ಸ್ ಹೀಗೆ ಒಂದು ಸಣ್ಣ ಕೋಣೆ ಕೂಡ ಕಾಣ್ತಾ ಇದೆ.

ಇದರ ಪಕ್ಕದಲ್ಲಿ ಆಸು ಪಾಸಿನಲ್ಲಿ ಮನೆಗಳಿವೆ.

ಆ ಇದ್ರು ಪಕ್ಕ ಒಂದಿಷ್ಟು ಕ್ಯಾನ್ ಗಳು ಮತ್ತೆ ಹಲವಾರು ರೀತಿಯ ವಸ್ತುಗಳಿವೆ.

ಇವು ಮೀನಿನ ಮೀನಿನ ಗುಂಪಿಗೆ ಸೇರಿದ ಒಂದು ಜೀವಿ.

ಹಾಗೇ ಇದು ಈ ಇದಕ್ಕೆ ಆ ಬಾಗಿಲುಗಳಿವೆ.